ವಾಹನವು ನಮ್ಮ ಊರಿನಲ್ಲಿ ವಾಹನದ ರಿಪೇರಿ ನಮ್ದೇ ಇದೆ ಆಹ್ಹ್ ನಮ್ಮ ಹೇಳ್ಬೇಕು ಅಂದ್ರೆ ಆ ಅತ್ಯುತಮವಾದ ಕಾರ್ ಇದೆ ಅದರಲ್ಲಿ ನಾವು ರಿಪೇರಿ ಮಾಡುತ್ತೇವೆ ಆ ಕಾರು ಬಳಸುವಾಗ ಆ ರಿಪೇರಿ ಬರುತದ್ದೆ. ಅವು ನಮ್ಮ ಊರಿನಲ್ಲಿ ಬಂದು ಆ ನಮ್ಮ ಅಂಗಡಿ ಅಲ್ಲಿ ಇದೆ ಕಾರು ರಿಪೇರಿ ಮಾಡುವ ವಾಹನವಾಗಿದೆ.

ಅದರಿಂದ ಯಮ ಬೈಕ್ ಯಿಂದ ನಮ ಹುಡುಗರು ಈಗಿನ ಜನರೇಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಮಹ ಹುಡುಗರು ಜಾಸ್ತಿ ಬೈಕ್ ಕನ್ನ ಯೂಸ್ ಮಾಡ್ತಾರೆ ಯಮಹ ವು ಅತ್ಯುತಮ ಗಾಡಿ ಆಗಿದೆ .

ಗೌರ್ಮೆಂಟ್ ಕಾಲೇಜಿ ನಲ್ಲಿ ಅತ್ಯುತ್ತಮವಾದ ಟೀಚಿಂಗ್ ವ್ಯವಸ್ಥೆ ಇರುತದ್ದೆ ಶಿಕ್ಷಣದ ಬಗ್ಗೆ ಪರಿಕಲ್ಪನೆ ಬಗ್ಗೆ ಹೇಳ್ಬೇಕಂದರೆ ಗೌರ್ಮೆಂಟ್ ಕಾಲೇಜು ಲ್ಲಿ--

ಹೋಟೆಲ್ ಗಳಲ್ಲಿ ತುಂಬಾ ಅದ್ಭುತವಾಗಿ ಊಟ ಮತ್ತು ಯಾವುದೇ ಟಿಫ್ಫಾನ್ ಗಳು ಆಗ್ಲಿ ಮತ್ತೆ ಚಿಕನ್ ಆಗ್ಲಿ ಮಟನ್ ಆಗ್ಲಿ ತುಂಬಾ ಚೆನ್ನಾಗಿ ಇರುತ್ತ ಹೋಟೆಲ್ ಗಳಲ್ಲಿ ಹೋಗಿ ಊಟ ಮಾಡುವುದು--

ಐತಿಹಾಸಿಕ ಪ ಪ್ಲೇಸ್ ಗಳಲ್ಲಿ ನಾವು ನೋಡಬಹುದುದಾದರೆ.